ಇಲ್ಲಿ ಒಂದು ಆಫೀಸ್ ಕಾಣಿಸ್ತಾ ಇದೆ ಆಫೀಸ್ ಮೇಲೆ ಪಾಸ್ಪೋರ್ಟ್ ಅಪ್ಪೋಯಿಂಟ್ಮೆಂಟ್ ಫಾರ್ ಬೀದರ್ ಆಫೀಸ್ ಬುಕಿಂಗ್ ಹಿಯರ್ ಪಾಸ್ಪೋರ್ಟ್ ಫ್ರೆಶ್ ರಿನಿವಲ್ ಅಂತ ಬೋರ್ಡ್ ಹಾಕಿದ್ ಕಾಣಿಸ್ತಾ ಇದೆ.

ಆ ಅಂಗಡಿಯ ಒಳಗಡೆ ಬ್ಯಾಟ್ಸ್ ಮತ್ತು ಬಾಲ್ ಕಾಣಿಸುತ್ತದೆ.

ಹಾಗೆ ಆ ಮೆಡಿಕಲ್ ಒಳಗಡೆ ಬ ಡಿಫ್ರೆಂಟ್ ಡಿಫ್ರೆಂಟ್ ಔಷಧಿ ಕಾಣಿಸುತ್ತಾ ಇದೆ ಮತ್--

ಹಾಗು ಅದೇ ರೀತಿಗೆ ಈ ಸ್ಕ್ಯಾನರ್ ಕಾಣಿಸ್ತಾಯಿದೆ ಮತ್ತು ಐಸ್ ಕ್ರೀಂ ಗಳು ಕಾಣುಸ್ತಾ ಇದೆ.

ವೈಟ್ ಮತ್ತು ರೆಡ್ ಹೂಗಳು ಕಾಣಿಸ್ತಾ ಇದೆ.

ಮತ್ತು ಅದೇ ರೀತಿ ಎರಡು ಹೆಣ್ಣು ಮಗಳು ಮತ್ತು ಮೂಗರ್ ಗಂಡ್ಸು ಮಕ್ಕಳು ಕಾಣಿಸ್ತಾ ಇದೆ.

ಹಾಗೆ ಅದರ್ ಪಕ್ಕದಲ್ಲಿ ಮತ್ತೊಂದು ಓಂ ಅಂತಾ ಫೋಟೋ ಕಾನುಸ್ತಾ ಇದೆ.

ಮತ್ತು ಒಂದು ಚೇರಿದೆ ಹಾಗೆ ಬುಕ್ಸ್ ಗಳು ಕಾಣಿಸ್ತಾ ಇದೆ.

ಪೋಸ್ಟರ್ ಮೇಲೆ ಎಸ್_ಆರ್_ಎಸ್ ಟ್ರಾವೆಲ್ಸ್ ಅಂತ ಬರ್ದಿಂದ್ ಕಾಣುಸ್ತಾ ಇ --

ಹಾಗೆ ಬಸ್ ಚಿತ್ರಗಳು ಕಾಣಿಸ್ತಾ ಇದೆ ಮತ್ತು ಅದೇ ರೀತಿ ಎ ಚೇರ್ಸ್ ಗಳು ಕಾಣಿಸ್ತಾ ಇದೆ.

ಇಲ್ಲಿ ದೇವಾಲಯ ಕಾಣಿಸ್ತಾ ಇದೆ ಆ ದೇವಾಲಯಕ್ಕೆ ಹೂಲಿಂದ ಅಲಂಕಾರ ಮಾಡಿಂದ್ ಕಾಣಿಸ್ತಾ ಇದೆ ಹಾಗೆ ಅದರ್ ಎದುರುಗಡೆ ಮನುಷ್ಯರು ಕಾಣಿಸ್ತಾ ಇದೆ.